ಮಕ್ಕಳೆಲ್ಲ ಆರ್ಟ್ಸ್ ಅಣ್ಣ ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ಟಿಚರ್ ಕುಳಿತ್ಕೊಂಡು ನೋಡತಾ ಇರೋದನ್ನ ನೋಡಬಹುದು ಹಾಗೂ ಈ ಮಕ್ಕಳು ವಿವಿದ್ ರಿತಿಯಾ ಕಲಾ---

ಇದು ಒಂದು ರೀತಿಯ ಚಿತ್ರನ ಆಗ್ಗಿದ್ದು ಇಲ್ಲಿ ನೀವ್ ನೋಡಿತಾಇದ್ರೆ ಇಲ್ಲಿ ಸುತ್ತ ಮುತ್ತ ಜನರು ಓಡಾಡಿತಾಇದ್ದಾರೆ ಇಲ್ಲಿ ಒಂದು ಅಟೋ ಕೂಡ ಓಡಾಡ್ತಾ ಇದೆ ಇಲ್ಲಿ ಫ್ಲಾಗ್ ಗಳು ಕೂಡ ಹಾಕಿದ್ದಾರ ಇಲ್ಲಿ ಸುತ್ತ ಮುತ್ತ ಒಂದಿಷ್ಟು ಕಟ್ಟಡಗಳು ಕೂಡ ಇದ.

ಗ್ರೇ ಕಲರ್ ಶೇಡಾಗಿದ್ದು ಇದ ನೋಡಲು ರೀತಿಯಾಗಿ ಕಾಣಸ್ತಾ ಇದೆ ಸುತ್ತಮುತ್ತ ಒಂದಿಷ್ಟ್ಟು ಮರ ಗಿಡಗಳು ಕುಡಾ ಇದೆ ಇಲ್ಲಿ ನೋಡಿದಾಗ ಇಲ್ಲಿ ಎತ್ತರವಾದ ಮರಗಳು ಸುತ್ತ ತುಂಬಾ ಮರಗಳು ನೋಡಬಹುದು .

ಇದೆ ರೀತಿಯಾದ ಒಂದು ಕಟ್ಟಡವಾಗಿದ್ದು ಇದನ್ನು ನೋಡಿದರೆ ಇ ರೀತಿಯಾಗಿ ಕಾಣಿಸ್ತಿದೆ ಇಲ್ಲಿ ಇ ಕಡೆ ಸೈಡ್ನ ಲ್ಲಿ ಗ್ರೌಂಡ್ ರೀತಿಯಲ್ಲಿದೆ ಇಲ್ಲೊಂದು ಇಷ್ಟು ಮರಗಳು ಕುಡಾ ಇಲ್ಲಿ ಇರುವುದನ್ನು ನೋಡಬಹುದು ಇ ರೀತಿಯಾಗಿ ಇಲ್ಲಿ ಬೋರ್ಡ್ ಕುಡಾ ಹಾಕಿದ್ದಾರೆ .

ಇಲ್ಲಿ ಬಿಸಿಲಿನ ವಾತಾವರಣ ಕೂಡ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ.